ಮತ್ತೆ ಇಲ್ಲಿ ಕೂಡ ಒಂತರ ಚಳಿ ಉಂಟು ಇವತ್ತಿಗೆ ಗಾ~ ಇದು ಗಾಳಿಗೆ ತೆಂಗಿನ ಮರಯೆಲ್ಲಾ ಒಳಾಡ್ತಾ ಉಂಟು.

ಅಂದ್ರೆ ಇಲ್ಲಿ ಹೇಗೇಂದ್ರೆ ಒಮ್ಮೆ ಸೆಕೆ ಒಮ್ಮೆ ಚಳಿ ಮಳೆ ಎಲ್ಲಾ ಒಟ್ಗೆ mix ಆಗಿ ಬರ್ತದೇ ಅಲ್ಲಾ.

ಆವಾಗ ನಮ್ಮ ದೇಹದ ಅದಕ್ಕೆ ಹೊಂದಿಕೊಳ್ಳಿಕೆ ಸ್ವಲ್ಪ ಕಷ್ಟ ಆಗ್ತದೆ. ಹೌದು ಹೌದು. ಮತ್ತೆ ಇಲ್ಲಿ ಕೂಡ ಈಗ ಇವತ್ತು ನಾಳೆ ಮಳೆ ಜಾಸ್ತಿ ಆಗುವ ಸಾಧ್ಯತೆ ಉಂಟು. ಹೌದು ಈ ಚಂಡಮಾರುತ ಅದು ಇದು ಎಂತೆಲ್ಲಾ ಹೇಳ್ತಿದ್ದಾರೆ.

ಹ್ಮ್ ಇನ್ನು ಪ್ರಕೃತಿ ವಿಕೋಪ ಎಲ್ಲಾ ಬರುವ ಸಾಧ್ಯತೆಯೆಲ್ಲಾ ತುಂಬಾ ಕಾಣ್ತಾ ಇದೆ.

ಹೌದು ಹೌದು ಹೌದು hello .

ಹಾ ಯಾವಾಗ ನಿಮ್ಗೆ return ಹೋಗ್ಲಿಕೆ? ಹ ನಾನು ಇನ್ನು ಒಂದು ವಾರ ಇದ್ದೇನೆ ಒಂದು ವಾರ ಹತ್ತು ದಿನದವರೆಗೆ ಇದ್ದೇನೆ.

ಹೌದು ಮತ್ತೆ ಈಗ ಏನೆಲ್ಲಾ ಕೆಲಸ ಆಗ್ತ ನಡೆತ ಇದೆಯಾ.

ಆದ್ರೆ ಈಗ ಮಳೆಗೆ ಎಲ್ಲಾ ಮಳೆ ಸ್ವಲ್ಪ ಜಾಸ್ತಿ ಆದ್ರೆ ಸ್ವಲ್ಪ problem ಆಗ್ತದೆ ಅದಕ್ಕೆ ಸ್ವಲ್ಪ ನೋಡ್ಬೇಕು ಎಂತಾ ಮಾಡುದೆಂತೇಳಿ ಈಗ.

ಒಂದು ಎರಡು ದಿವಸ ನೋಡಿಕೊಂಡೆ ಮತ್ತೆ ಇದು ಮಾಡುದ್ ಒಳ್ಳೆ ಕಾಣ್ತದೆ. ಹಾ ನಿಮ್ದು ಇದು ಜಾಸ್ತಿ outside ಅಲ್ಲಾ ಹೊರಗಡೆ ಕೆಲಸ ಜಾಸ್ತಿ ಅಲ್ಲ ಮಳೆ ಎಲ್ಲಾ ಬಂದು. ಹೌದು ಹೌದು ಹೌದು ಹೌದು ನಮ್ಗೆ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕೆ ಕಷ್ಟ ಆಗ್ತದೆ ಆಗ.

ಮತ್ತೆ ಈಗ ಆಕಡೆ ನಿಮ್ ಕಡೆ ಸ್ವಲ್ಪ ಜಾಸ್ತಿ ಅಂತಲ್ಲಾ ಈಗ ಮಳೆ ಎಲ್ಲಾ. ಹೌದು ಹೌದು ಹೌದು ಕರಾವಳಿ side ಆದ್ರಿಂದ ಜಾಸ್ತಿ ಮಳೆ ಆಗುವ ಸಾಧ್ಯತೆ ಉಂಟು.

ಹಾ ಮತ್ತೆ ಬಿಸಿಲು ಎಲ್ಲಾ ಈಗ ಬರುದು ಎರಡು ಮೂರುದಿನದಿಂದ ಬಿಸಿಲೆ ಇಲ್ಲ ಇಲ್ಲಿ.

ಹೌದು ಹೌದು ಮತ್ತೆ ಈ ಬಿಸಿಲು ಮಳೆ ಬಿಸಿಲು ಮಳೆ ಬರುವಾಗ ಆರೋಗ್ಯ ಕೂಡ ತುಂಬಾ ಹಾಳಾಗ್ತದೆ ಎಲ್ಲರದ್ದು ಹಾಳಾಗ್ತದೆ ಆರೋಗ್ಯ.

ಮಕ್ಕಳಿಗೆಲ್ಲಾ ತುಂಬಾ problem ಆಗ್ತದೆ ಮತ್ತೆ ಪ್ರಾಯದವರಿಗೆ problem ಆಗ್ತದೆ. ಹೌದು ಮತ್ತೆ ಈಗ.

ಕೆಲವೊಂದು ಕೆಲಸದವರಿಗೆ ತುಂಬಾ ತೊಂದರೆ ಆಗ್ತದೆ.

ಹೌದು ಹೌದು ಅಂದ್ರೆ ಕೆಲಸ ಮಾಡ್ಲಿಕೆ ಆಗುದಿಲ್ಲಲಾ ಅಂತೇಳಿದ್ರೆ ಅದು ಯಾವ್ದೊಂದು ಕೆಲಸಕ್ಕೆ ಹೋದ ಕೂಡ್ಲೆ ಅಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಹೀಗೆ ಅರ್ಧ ದಿನ ಕೆಲಸ ಬಿಟ್ಟು ಮತ್ತೆ ವಾಪಾಸ್ ಬರ್ಬೇಕಾಗ್ತದೆ. ಹೌದು ಕೆಲಸ ಮಾಡಿಸುವನಿಗೆ ಸಂಬಳ ಕೊಡುದು ಕೂಡ್ಲೆ ಬೇಕಾಗ್ತದೆ ಅಲ್ಲಾ. ಹೌದು ಹೌದು ಅವರು ಬಂದು ಕರ್ದು ನಾವು ಕೊಡಬೇಕಲ್ಲ ಅವರಿಗೆ.

ಅದು ನಿಲ್ಲಿಸ್ಲಿಕೆ ಆಗುದಿಲ್ಲ ಮತ್ತೆ ಅವರಿಗೆ ಬೇರೆ ಇದು ಬೇಜಾರ್ ಆಗ್ತದಲ್ಲಾ.

ನಮ್ದು ಶಿರ್ವ ಶಿರ್ವದಲ್ಲಿ ನಡೆತ ಉಂಟು.

ನಾನ್ ಈಗ ನೋಡ್ಬೇಕು ಈಗ ಹತ್ತು ದಿನದಲ್ಲಿ ಹೋಗ್ತೇನೆಲ್ಲಾ ಈಗ ಹೀಗೆನೆಯಿದ್ರೆ ಬೇಗ ಹೋಗ್ಬೇಕಾಗ್ತದೆ.

ಹ ಹ ಹ ಅಲ್ಲಿ ಹೇಗೆ ಉಂಟು weather ಎಲ್ಲಾ? ಇಲ್ಲಿ ಈಗ ತೊಂದ್ರೆ ಇಲ್ಲ ಈಗ ಸ್ವಲ್ಪ ಮೋಡ ಸ್ವಲ್ಪ ಜಾಸ್ತಿ ಆಗಿದೆ ಗಾಳಿ ಬರ್ತಾ ಇದೆ.

ಮಳೆ ಮಳೆ ಬರ್ತಾ ಇದೆ ಸ್ವಲ್ಪ. ನಿಮ್ಗೆ ಚಳಿ ಉಂಟಾ heat start ಆಗಿದ ಅಲ್ಲಿ? ಹಾ ಚಳಿ ಇದೆ ಇಲ್ಲಿ ಬೆಳಿಗ್ಗೆ ತುಂಬಾ ಚಳಿ.

ಆಯ್ತಯ್ತು call ಮಾಡಿ ಯಾವ ಯಾವ time ಲ್ಲಿ ಅಂತ ಹೇಳಿ ಇಲ್ಲದ್ರೆ ಈಗ ಒಂದು miss call ಕೊಡಿ ನಾನು free ಇದ್ದಾಗ ನಿಮ್ಗೆ ನಾನು call ಮಾಡ್ತೇನೆ.

ಇಲ್ಲದ್ರೆ direct ಅದನ್ನು pick ಮಾಡ್ತೇನೆ ನಾನು call .

ನಮಸ್ಕಾರ್ರೀ Hubballi ಮಂದಿ, ನಾನ್ರಿ ನಿಮ್ಮನಿ ಹುಡುಗಿ ಮಮತಾ ಮಾಡಕತ್ತೀನರಿ but ಇಗಾ ನಾನ ಮಾತಾಡಾಕತ್ತಿದ್ದ ಹಬ್ಬಗಳ ಬಗ್ಗೆನಮ್ಮ ದೇಶದಲ್ಲಿ ನಾವ ಯಾವ್ಯಾವ ಹಬ್ಬ ಆಚರಿಸುತ್ತೇವಿ ಅಂತ ಹೇಳ್ತಾರಲ್ಲ. ಅದ ಎಲ್ಲದರ ಬಗ್ಗೆನು ನಾನು ಇವತ್ತು ಸಣ್ಣ ಸಣ್ಣ ತುಣುಕುಗಳನ್ನ ನಿಮ್ಮ ಜೊತೆ ಹಂಚ್ಕೋತೀನಿ ಮೊದಲ ನಾವ ನೋಡ್ತಿರೋ ಹಬ್ಬ ಯಾವುದು ಸಂಕ್ರಾಂತಿ ಹಬ್ಬ ವರ್ಷದಲ್ಲಿ ಪ್ರಥಮವಾಗಿ ಬರೋ ಹಬ್ಬನೇ ಸಂಕ್ರಾಂತಿ, ಸಂಕ್ರಾಂತಿ ಹಬ್ಬ ಅಂತಂದ್ರ ಏನ್ರಿ. ಅವತ್ತಿನ ದಿವಸಾ ನಾವೆಲ್ಲರೂ ನಮ್ಮ ವಾಹನಗಳನ್ನು ಏನಿರತ್ತೆ ಎಲ್ಲಾ ತೊಳ್ಕೊಂಡ ಬಿಟ್ಟು ನಾವೆಲ್ಲ ಸಜ್ಜಿ ರೊಟ್ಟಿ ಮಾಡ್ಕೊಂಡು ಎಲ್ಲ ತರದ ಪಲ್ಲೆಮಾಡಿಕೊಂಡು ನಮ್ಮ ವರ್ಷದಮೊದಲನೇ ಹಬ್ಬ ಇರ್ತದಲ್ಲ ಹಾಂಗಾಗಿ ಎಳ್ಳು. ಎಳ್ಳ ಹೋಳಿಗೆಮಾಡಿಕೊಂಡು ಇತರ ಎಲ್ಲಾ ಊಟದಪದಾರ್ಥಗಳನ್ನ ರೆಡಿಮಾಡಿಕೊಂಡು ಎಲ್ಲಾದ್ರೂ ದೇವರಿಗೆ ಹೋಗ್ತೇವೆ ಇಲ್ಲ ಹೊಳೆದಂಡೆ ಹೋಗ್ತೇವೆ ಕಬ್ಬು ಎಲ್ಲ ತಂದು ಬಿಟ್ಟು ಮಾಡೊ ಹಬ್ಬನೇ ನಮ್ಮ ಸಂಕ್ರಾಂತಿ ಹಬ್ಬ, ಆ ಹಬ್ಬನ ನಾವು. ಎಲ್ಲಾ ಮನಿ ಮಂದಿ ಕೂಡಿಸಿ ಅವತ್ತು ಸ್ನಾನಕ್ಕೆ ನಾವು ಅರಶಿಣ ಎಳ್ಳು ಹಚ್ಚಿಕೊಂಡು ಹೊಳೇಲಿ ಸ್ನಾನ ಮಾಡಿ ಒಂದ ತರಾ ಹೆಂಗಿರತ್ತೆ ಅಂದರೆಎಲ್ಲಾ ನಮ್ಮ ಪಾಪ ಪರಿಹಾರ ಆಗೋ ಹಂತಾ ಹಬ್ಬನೇ ಸಂಕ್ರಾಂತಿ ಹಬ್ಬ ಯಾಕಂತಂದರೆವರ್ಷದ ಮೊದಲ ಹಬ್ಬ ಇರುತ್ತ. ನಾವೆಲ್ಲಾನು ಹೆಂಗಂದ್ರೆ ಎಲ್ಲಾ ಹೊಸದು ಇನ್ನ ಮ್ಯಾಲಿಂದ ಹೊಸದು ಚಾಲು ಮಾಡಬೇಕು ಅಂತ ತಲೇಲಿ ಇಟ್ಕೊಂಡ ಮಾಡ್ತಿರ್ತೇವಿ ಆ ಹಬ್ಬಾನಾ ಅದಕ್ಕ ಅಂತೇಳಿ ಆ ಹಬ್ಬಾನಾ ಚನ್ನಾಗಿ ಆಮೇಲೆ ಎಲ್ಲರಿಗೂ ಎಳ್ಳು-ಬೆಲ್ಲ ಕೊಟ್ಟ್ಬಿಟ್ಟು, ನಮಸ್ಕಾರ ಮಾಡಿ. ಇನ್ಮೇಲಿಂದ ಎಳ್ಳು-ಬೆಲ್ಲ ತಿಂದು ಎಳ್ಳು-ಬೆಲ್ಲ ತರ ಇರೋಣ ಅಂತ ಹೇಳಿಮಾತಾಡಿ ಕೊಂಡು ಹಂಚಿಕೊಳ್ಳ ಹಬ್ಬನೇ ಸಂಕ್ರಾಂತಿ ಹಬ್ಬ ಅದಾದ ತಕ್ಷಣ ನಾವ್ ಯಾ ಹಬ್ಬ ಮಾಡ್ತೀವಿ, ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂತಂದ್ರೆ ಏನು. ಯುಗ ಯುಗ ಗಳಿಂದ ಕಳೆದು ಬಂದಿರೋ ಹಬ್ಬ ಇದು ನಮ್ಮದು ಆವತ್ತಿನ ದಿವಸ ಬೇಗನೆ ಎದ್ದು ಒಬ್ಬಟ್ಟೆಲ್ಲಾ ಮಾಡ್ಬಿಟ್ಟು ಗಂಡುಮಕ್ಕಳಿಗೆಲ್ಲಾ ಆರ್ತಿ ಮಾಡ್ಬಿಟ್ಟು ಒಂತರಾ ಖುಷಿ ಖುಷಿಯಿಂದ ಮಾಡು ಹಬ್ಬನು ಯುಗಾದಿ ಹಬ್ಬ. ಅವತ್ತಿನ ದಿವಸಾ ನಾವು ಮಾವು, ಬೇವುಬೆಲ್ಲ ಎಲ್ಲಾ ತಂದ ಬಿಟ್ಟು ಬೇವು ಬೆಲ್ಲಾ ಕೊಡ್ತಾ ಹೋಗ್ತೇವೆ ಯಾಕಂತ ಅಂದ್ರೆ, ನಮ್ಮ ಜೀವನದಲ್ಲಿ ಇರುವ ಎಲ್ಲಾ ಕಹಿ ಸಿಹಿ ಘಟನೆಗಳನ್ನೆಲ್ಲ ಮರೆತು ಇನ್ಮುಂದೆ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು. ಮಾಡು ಹಬ್ಬನೇ ಯುಗಾದಿ ಹಬ್ಬ ಬೇವು ಅಂದ್ರೆ ಕಹಿ ಇರುತ್ತೆ ಬೆಲ್ಲ ಅಂದ್ರೆ ಸಿಹಿ ಇರತ್ತೆ So ಬೇವು-ಬೆಲ್ಲ ಎರಡು ಕೂಡಿಸಿ ಮಾಡೋ ಹಬ್ಬನೇ ಬೇವು-ಬೆಲ್ಲ ಅದೇನಮ್ಮ ಯುಗಾದಿ ಆಗಿರತ್ತೆ ಈ ತರಾ ನಾವು ಯುಗಾದಿಹಬ್ಬನ. ಚನ್ನಾಗಿ ಆಚರಿಸ್ತೇವೆ ಯುಗಾದಿ ಹಬ್ಬಾಅಂದರೆ ನಮ್ಮ ಜನಕೆಲ್ಲಾ ಹೊಸ ಹಬ್ಬ ಹೊಸ ವರ್ಷ, ಹೊಸ ಹಬ್ಬ ಅಂತಾ ಅರ್ಥ ಏನೇ ಹೊಸದ ಪ್ರಾರಂಭ ಮಾಡಿದ್ರು ಯುಗಾದಿ ಇಂದಾನೆ ಮಾಡ್ತಾ ಹೋಗ್ತಾರೆ ನಮ್ಮ ಜನಾ ಈಗಾ ಹೊಲದಲ್ಲಿ ಏನಾದ್ರು ಹಾಕ್ಬೇಕು. ಅಂತಂದ್ರೆ ಯುಗಾದಿಯಿಂದಾನೆ ಚಾಲು ಮಾಡ್ತಾರೆ ಹಂಗೆ ಏನಾದ್ರು ಕಾರ್ಯಕ್ರಮ ಮಾಡಬೇಕು ಮನೆ opening ಮಾಡಬೇಕು, ಏನು ಮಾಡಾಂಗಿದ್ರೂನು ಯುಗಾದಿ ಹಬ್ಬ ಚೆನ್ನಾಗಿರತ್ತೆ ದಿನಾ ಆ ದಿನಾ ಕೆಳಹಂಗೆ ಇರಂಗಿಲ್ಲಾ ಹಾಗಾಗಿ ಆ ಹಬ್ಬನ ಬಾಳಾ. ಪ್ರಮುಖತೆಯಿಂದ ಮಾಡ್ತಾ ಹೋಗ್ತಾರೆ ಬಾಳ ಶುಭ್ರವಾದ ದಿನಾ ಇರತ್ತೆ ಅವತ್ತು ಅದಾದ ಮೇಲೆಯೇನ ಬರತ್ತೆ ಪಂಚಮಿ ಹಬ್ಬಾ, ಪಂಚಮಿ ಹಬ್ಬದಲ್ಲಿ ನಾವೆನ್ನೆಲ್ಲಾ ಮಾಡ್ತೀವಿ ನಾಗಪ್ಪನ ಕಟ್ಟಿಕೋಗ ಬಿಟ್ಟು ಹಾಲೆರೆದು ಬಿಟ್ಟು ನಾಗಪ್ಪನ ಬೇಡಿಕೊಂಡು ಬರ್ತೀವಿ ನಾಗಪ್ಪ. ಕಾಪಾಡಪ್ಪಾ ಅಂತೇಳಿ ಅದರ ಅರ್ಥ ನಾಗರ ಪಂಚಮಿ ಹಬ್ಬನ ಹೆಣ್ಣುಮಕ್ಕಳೆಲ್ಲ ಉಂಡಿ ಕಟ್ಟ ಬಿಟ್ಟು ಪಳಾರ ಮಾಡ್ಬಿಟ್ಟು ಸಿಹಿ ಸಿಹಿತಿಂಡಿಗಳನ್ನೆಲ್ಲಾ ಹಂಚ ಬಿಟ್ಟು ಮಾಡು ಹಬ್ಬಾನೇ ಪಂಚಮಿ ಹಬ್ಬ. ಸಡಗರದಿಂದ ಮಾಡ್ತಾರೆ ಮನೆ ಮಂದಿಯೆಲ್ಲಾ ಜೋಕಾಲೀ ಕಟ್ಟಿಬಿಟ್ಟು ಈ ತರಾ ಆದ ಅದ ತಕ್ಷಣ ಬರೋದು ದೀಪಾವಳಿ ಹಬ್ಬಾ, ಅಂದ್ರ ಎಲ್ಲರಿಗು ಗೊತ್ತ ಐತೀರಿ specially ನಮ್ಮ Hubballi ಜನಾ ಇಷ್ಟ ಚಂದ ಮಾಡ್ತಾರಲ್ಲಾ ದೀಪಾವಳಿ ಹಬ್ಬಾನಾ. ಕುಣಕೊಂಡುಹಾರಾಡಿಕೊಂಡು ಹಾಡಕೊಂಡು ಹೆಂಗ್ ಮಾಡ್ತಾರೆ ಗೊತ್ತಾ ಎಲ್ಲಾ ಕಡೆನೂ ದೀಪ ದೀಪಗಳಿಂದ ಬೆಳಗಿ ಇರುತ್ತೆ ಆಕಾಶದಲ್ಲೂ ದೀಪ ಬಿಡ್ತಾರೆ, ನೆಲದಲ್ಲೂ ದೀಪಾ ಹಚ್ತಾರೆ ದೀಪಗಳ ಹಬ್ಬನೇ ದೀಪಾವಳಿ ಎಲ್ಲರೂ ಹೊಸ ಬಟ್ಟೆ. ಹಾಕ್ಕೊಂಡು ಚನ್ನಾಗೇ ಆಚರಸ್ತರೇ ಅವತ್ತಿನ ದಿವಸಾ ಎಲ್ಲರು ಖುಷಿ ಖುಷಿ ಯಿಂದ ಸಣ್ಣೋರು ದೊಡ್ಡೋರು ಎಲ್ಲರು ಹಿರಿಯರು ಕಿರಿಯರು ಎಲ್ಲರು ಮಾಡೋ ಹಬ್ಬಾನೇ ಯುಗಾದಿ ಹಬ್ಬ, ಪಾಡ್ಯ ಅಂತ ಇರತ್ತೆ ಆ ದಿವಸಾ. ಯಾರು ಯಾವ ಮುಹೂರ್ಥನು ಕೇಳಲ್ಲಾ ಚನ್ನಾಗಿರೋ ಮುಹೂರ್ತ ಇರತ್ತೆ ಏನ ಬೇಕಾದ್ರು ಕಾರ್ಯ ಮಾಡಬಹುದು ಆ ದಿವಸದಲ್ಲಿ ಅದ್ ಆದ್ಮೇಲೆ ನಾವ ನೋಡ್ತಾ ಇರೋದ ಏನ ಇದ್ರಲ್ಲಿ ಮದ್ಯಮದ್ಯದಲ್ಲಿ ನಾವು Muslim ಹಬ್ಬನು ಮಾಡುತ್ತೇವ so ನಾವ ಯಾವ ತರಹದಲ್ಲೂ ಬೇದಬಾವ ಮಾಡೋದು ಬೇಡ. ಅದ ಅವರಧುನು مُحَرَّم ಅಂತ ಬರತ್ತೆ باكريد ಅಂತ ಬರತ್ತೆ عيد ميلاد ಅಂತ ಬರತ್ತೆ ಆ ಹಬ್ಬದಲ್ಲನೂ ಅವರು ಜಾತಿಭೇದ ಮಾಡದೇ ನಮ್ಮ ಜನನುಕರೀತಾರೆನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಊಟ ಮಾದ್ಬಿಟ್ಟು ಏನು ಅವರು ಅವ್ರ ಏನು ಸತ್ಕರಿಸಿರತಾರ. ಅದನ್ನೆಲನು ಸ್ವೀಕರಿಸಿ ಕೊಂಡು ಬರ್ತಿವಿ ಅವರದು ಕೂಡ ಇವಂದುಪ್ರಮುಖವಾದ ಹಬ್ಬ ಇರತ್ತೆ ಅವ್ರು sweet ನಮ್ಮ ಜನಕ್ಕೆ ಎಲ್ಲ ಬಹಳ ಇಷ್ಟ ಅಲ್ಲಾ ಹಾಗಾಗಿ ಅವರು ಪ್ರತಿಯೊಂದ ಹಬ್ಬಕ್ಕೂನು ನಮ್ಮನ್ನು ಕರೀತಾರೆ, ನಾವು ಹೋಗ್ಬಿಟ್ಟು ಮಾಡಬರ್ತೇವಿ ಹಬ್ಬಗಳನ್ನ, Christians ಹಬ್ಬಾ, ಅವರು ಕೂಡ.

ನಮಸ್ತೆ ಸಂತೋಷ್ ಅವ್ರೆ ಎಲ್ಲಿದ್ರಿ .

ಇಲ್ಲ ನೋಡ್ಲಿಕ್ಕೆ ಇಲ್ಲಾ ಮರ್ರೆ? ಹ ನೋಡ್ಲಿಕ್ಕೆ ಅಂದ್ರೆ ಸ್ವಲ್ಪ busy ಈಗ season ಅಲ್ಲಾ ನೀವುಸ ನೋಡ್ಲಿಕ್ಕೆ ಇಲ್ಲಾ ಏನು? ಹಾ ಏನಿಲ್ಲಾ ಅದೇ full party busy ಯಲ್ಲಿ ಇದ್ವಿ.

ಅದೇ ನಾಳ್ದು ಅದು ಹೊಸ ವರ್ಷ ಇತ್ತಲ್ಲಾ ಹೊಸ ವರ್ಷದ್ದು party ಮಾಡುವಂತ ಹೇಳಿ. ಹೊ ಹೌದ ನಾ ಬರ್ಬೇಕಾ? ಬನ್ನಿ ಮರ್ರೆ ಗಮ್ಮತು ಮಾಡುವ

ಆ item ಎಲ್ಲ ಉಂಟು ತುಂಬಾ ಮಾಡಿಸಿದ್ವಿ ಬರ್ತೀರಾ ಬನ್ನಿ. ಎಂತ veg ಆ non-veg ಆ? ಎರಡು ಸ ಉಂಟು ನಿಮ್ಗೆ ಯಾವ್ದು ಬೇಕು ಹೇಳಿ entry fees ಉಂಟು ಆಯ್ತಾ.

Entry fees ಐನೂರು ಒಬ್ಬರಿಗೆ non-veg ಆದ್ರೆ ಐನೂರು veg ಆದ್ರೆ ಮುನ್ನೂರು. ಹೌದ ನಮ್ಗೆ non-veg ಆಗ್ಬೋದು ನಾ veg ತಿನ್ನುದಿಲ್ಲ.

Item ಉಂಟು ಮರ್ರೆ ತುಂಬ ಉಂಟು.

ತುಂಬಾ ಅಂದ್ರೆ ಅದೇ chicken kabab

Chicken chicken chilly ಸ್ವಲ್ಪ ಬೇರೆ type ಅಲ್ಲಿ ಮಾಡ್ಬೇಕು. ಬೇರೆ type ಎಂಥ ಮಾರಾಯ ಯಾರು ಮುಂದೇನೆ ಬರುದಿಲ್ಲ ಇದಕ್ಕೆಲ್ಲಾ. Tandoori Kabab ಎಲ್ಲಾ ಮಾಡ್ಬೇಕು ಇದೆಲ್ಲಾ ಮಾಮೂಲಿಯಲ್ಲಾ kebab . ಹಾ ಅದೌದು kebab normal ಆಗಿದೆ.

ಮುಂದಕ್ಕೆ ಬರುದಿಲ್ಲ ಇದೆಲ್ಲಾ planning ಎಲ್ಲ ಹಾಕ್ಲಿಕ್ಕೆ ಯಾರು ಮುಂದೇನೆ ಬರುದಿಲ್ಲಾ. ನೀವು ಜನ ಇದ್ರಲ್ಲ ತುಂಬ ಅಲ್ಲಿ. ಹಾ ಜನ ಇದ್ದೇವೆ.

ಮತ್ತೆ party ಎಲ್ಲ ಉಂಟು ಮರ್ರೆ ಅದರೊಟ್ಟಿಗೆ ಅದೆಲ್ಲಾ arrange ಮಾಡುವಾಗ ಸಾಕಾಗ್ತದೆ ಮಾರೆ ಹಾ ಅದೆಲ್ಲಾ ಸ್ವಲ್ಪ ಉಂಟು. ಹೌದಾ drink ಎಲ್ಲ ನಾ ಕುಡಿಯುದಿಲ್ಲ ಮರ್ರೆ ನಾನು ತಿನ್ನುದು ಮಾತ್ರ. ಇದೆಲ್ಲ ಯಾವಾಗದಿಂದ drink ಎಲ್ಲ ಬಿಟ್ಟದ್ದು drink ಎಲ್ಲ ಬಿಟ್ಟದ್ದು ಯಾವಾಗ. ಇಲ್ಲಾ ನಾವು drinks ಹಾಕುದಿಲ್ಲ ಅಲ್ಲ.

ಹೌದ್ ಹೌದ್ ನಾವು ತಿನ್ನುದು ಮಾತ್ರ ಏನಿದ್ರೂ ಆ mutton ಎಲ್ಲ ಮಾಡಲಿಲ್ಲ್ವಾ mutton ಇಲ್ಲವಾ? ಆ mutton ಯಾರು ಮಾಡ್ಲಿಲ್ಲ ಮಾರೆ ಇಲ್ಲಿ ತನಕ

Mutton costly ಆಯ್ತು ಮತ್ತೆ entry fees ಕೂಡ heavy ಇಟ್ರೆ ಯಾರು ಬರುದಿಲ್ಲಾ. ಅಲ್ಲ ಹಾಗೆ ಅದು ಸ್ವಲ್ಪ ಜಾಸ್ತಿಯಾಗ್ತದೆ mutton ಎಲ್ಲ ಮಾಡಿದ್ರೆ ಅಲ್ಲಾ. ಅದು ಹೌದು night dance ಉಂಟು ಮತ್ತೆ ಅದ್ರೊಟ್ಟಿಗೆ ಅಹ್ ಅದ್ರೊಟ್ಟಿಗೆ ಸ್ವಲ್ಪ funny games ಎಲ್ಲಾ ಮಾಡ್ತೇವೆ.

ಹಾಗಾದ್ರೆ ಬರ್ತೇವೆ ಎಷ್ಟು ಗಂಟೆ ಬರ್ಬೇಕು? ಬನ್ನಿ ಮರ್ರೆ ಬೇಗ ಬನ್ನಿ ಮಾರೆ ಐನೂರು ರೂಪಾಯಿ ಕೊಡ್ತಿರಲ್ಲಾ entry fees

ಹೇ catering ಗೆನ ಮಾಡ್ಲಿಕ್ಕೆ ಯಾರು ಬರ್ತಾರೆ ಹೇಳಿ.

ಹೌದ ಹ್ಮ್ ಎಂತ biriyani ಉಂಟಾ ಎಂತ. ಹಾ biriyani ಉಂಟು.

ಹೌದು ಹೇ ಒಂದು ನಿಮಿಷ ನಂಗೆ ಅವ್ರು DJ ಅವನು phone ಮಾಡ್ತಿದ್ದಾನೆ ಮರ್ರೆ lighting ಅವನು ಬಂದ್ನಾ ಏನೋ phone ಮಾಡ್ತಿದ್ದಾನೆ.

Gym, gym ಅಂದ್ರನ fitness, fitness ಅಂದ್ರ ಈಗಾ gym first meaning lang:Foreign ತಿಳಕೊಳೋನ್‌ ನಾವು. ಅದರ ಅರ್ಥಾ ಏನಂತಂದ್ರ ಆ ಆರೋಗ್ಯವನ್ನ ಮತ್ತ ಅ ಉತ್ತಮವಾಗಿರತಕ್ಕಂತಹ ಒಂದು ಹ್ಮ್‌ ಒಂದ್‌ ಬಾಹ್ಯ ಕೌಶಲ್ಯ ಆಗಿರಬಹುದು. ಆ ಅವನ್ನಾ neat ಆಗಿ ಇಟ್ಟಕೊಳಿಕ್ಕೆ ಒಂದ್ gym ಅನ್ನತಕ್ಕಂತ ಒಂದ್ ಆ word खाफी ಅನ್ಸತ್ತೆ, ಅದೇ ರೀತಿ ಇದರಿಂದ ಏನ್ಪಾ ಅಂದ್ರ ಉತ್ತಮವಾಗಿರತಕ್ಕಂತಹ ಆರೋಗ್ಯ ಆರೋಗ್ಯವನ್ನು ಪಡಿಬಹುದು. ಕ್ಷೇಮವಾಗಿ ಕ್ಷೇಮಾಭಿವೃದ್ಧಿಯನ್ನು ಹೆಚ್ಚಿಸ್ಕೊಬಹುದು. ಇದರಿಂದ ಏನ್ಪಾ ಅಂದ್ರ ಈಗಾ gym ಅ ಹೆಚ್ಚಗಿ ಅಂದ್ರ ಅದರ ಬಗ್ಗೆ ಜಾಸ್ತಿ focus ಅಂದ್ರ ಅದರ ಬಗ್ಗೆ ಆ ಕೆಲಸಾವನ್ನು ಮಾಡೊದ್ರಿಂದ ಏನಾಗ್ತೇತಿ day to day ಅಂದ್ರ ನಾವ್ ಹೃದಯಾನಾಳಗಳ ವ್ಯವಸ್ಥೆಯನ್ನು cle~ neat ಆಗಿ ಇಟ್ಟಕೊಬಹುದು, ಅದೇ ರೀತಿ ಕ್ರೀಡಾಕೌಶಲ್ಯವನ್ನ ಹೆಚ್ಚಿಸಬಹುದು. ಅದೇ ರೀತಿ ನಮ್ಮ ಬಾಹ್ಯ ಸೌಂದರ್ಯ ಆಗಿರತಕ್ಕಂತಹ ಆ ಅದೇ ತೂಕ ತೂಕವನ್ನ main ಅದನ್ನ ನಾವು save ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು first time ಅಂದ್ರೆ ಆ ಇನ್ನ್‌~ ಅ ಅದೇ ರೀತಿ ತುಂಬಾ ಒಂದ ಅಭಿಯಾನಗಳಿದೆ, gym ಗೋಸ್ಕರ fit India fit India . ಅನ್ನತಕ್ಕಂತಹ ಒಂದ್‌ ಆ ಅಭಿಯಾವನ್ನ ಚಲು ಮಾಡ್ತಾರೆ first time ಅದೇ ರೀ ಅಂದ್ರೆ India ದಲ್ಲಿ first ಆ after the ಯಾದ~ ಯಾದಪ್ಪಾ ಅಂದ್ರ BJP ಸರ್ಕಾರದ ನಂತರ ಪ್ರಧಾನಿ ಮೋದಿಯವರು ಏನಪ್ಪಾ ಚ~ ಚಲು ಮಾಡ್ತಾರಂದ್ರ fit India ಆ ಒಂದ್‌. ಆ ಇದು ಒಂದ ಆ ಚಳುವಳಿಯನ್ನ್‌ ಚಲು ಮಾಡ್ತಾರ, ಅಭಿಯಾನ ಅಭಿಯಾನ ಅಂತನ್‌ ಹೇಳಬೋದು ಇಪ್ಪತ್ರೊಂಭತ್ತು August ಎರಡ ಸಾವಿರದ ಹತ್ತೊಂಭತ್ತರಿಂದ first time ಚಲು ಮಾಡ್ತಾರೆ, ಅದೇ ರೀತಿ ಆ ಅದರ್ದ್ ರಾಯಭಾರಿಯಾಗಿರತಕ್ಕಂತಹ ಆ ಇವ್ರ್ ನಿಮಗ್‌ ಗೊತ್ತಿದೆ ಎಲ್ಲಾರ್ಗು ಗೊತ್ತಿದೆ, ಆ ಯಾವುದು ಊರ್ವಶಿ ಅವ್ರ ಇದಾರೆ. ಊರ್ವಶೀ ಅಗರವಾಲ್ ಮತ್ತ್ ಅದೇ ರೀತಿ next ಇನ್ನೊಂದ್‌ ಅಭಿಯಾನಪ್ಪಾ ಅಂದ್ರ ಮೋದಿ ಸರ್ಕಾರದಿಂದ ಯಾವ್ದಪ್ಪಾ ಅಂದ್ರ ಇಪ್ಪತ್ತೊಂದು June ಇಪ್ಪತ್ತೊಂದು almost all ಎಲ್ಲರಿಗೂ ಗೊತ್ತಿರತ್ತೇ ಯಾವದ್‌ ದಿನಾಪ್ಪಾ ಅಂದ್ರ ಯೋಗಾ ದಿನಾ ಅದ್‌ ಯೋಗಾ ದಿನಾ ಯುವಕರಿಗಾಗಿರಬಹುದು ಎಲ್ಲಾರಿಗೂ ಒಂದ್‌ ಅ ಏನ್ಪಾ ಅಭಿವೃದ್ಧಿಗೊಳಿಸೊಗೋಸ್ಕರ. ಏನ್‌ ಮಾಡ್ರಾರೆ, ಯೋಗಾ day ಯನ್ನ promote ಮಾಡೋದಿಕ್ಕೆ ಯೋಗಾ day ಯನ್ನ ಚಲೂ ಮಾಡ್ತಾರೆ. ಪ್ರತಿ ವರ್ಷ ಆ june ಇಪ್ಪತ್ತೊಂದು ಯೋಗಾ. ಯೋಗಾ day ಯನ್ನ ಚಲೂ ಮಾಡ್ತಾರೆ. ಅದೇ ರೀತಿ ಆ ಇದರಿಂದ tips ಆರೋಗ್ಯ, ಆರೋಗ್ಯ ‌gym ಮಾಡೋದ್ರಿಂದ ಆರೋಗ್ಯವನ್ನ ಏನ್‌ ಮಾಡ್ಕೊಬೋದು. ಸುಧಾರಣೆ ಮಾಡ್ಕೋಬಹುದು, ಅದೇ ರೀತಿ ಮತ್ತ ಆ ಹಂಗೆ gym ಅಂದ್ರೆ ಹಂಗೆ ಸುಮ್ನೆ ಹೆಸರಿಗೆ ತೋರಸ್ಕೊಳೊದಲ್ಲಾ ಆ ಉತ್ತಮವಾಗಿರತಂಕಂತಾ ಹಸಿರು ತರಕಾರಿಗಳನ್ನ, ಹಣ್ಣುಗಳನ್ನ ಅದಕ್ಕೆ ಜಾಸ್ತಿ ಆ consume ಮಾಡಬೇಕ್ ಅಂದ್ರೆ ಜಾಸ್ತಿ ಸೇವಿಸ್ಬೇಕಾಗತ್ತೆ, ಅದೇ ರೀತಿ ಆ ಸಾಕಷ್ಟು, ಸಾಕಷ್ಟು. ನೀರನ್ನ ಕುಡಿಬೇಕಾಗತ್ತೆ, ಆ ಮತ್ತ ಅದೇ ರೀತಿ ಇದ್ರದ್ workout ಮಾಡೋದ್ರಿಂದ ಏನಾಗತ್ತಪ್ಪಾ ಅಂದ್ರೆ ಅದರಿಂದಾ ಹ್ಮ್‌ ಒತ್ತಡ ಎಲ್ಲಾ ಕಡಮೆ ಮಾಡಕೋಬಹುದು. ಅದೇ ರೀತಿ blood pressure ಆಗಿರಬೋದು, ಆ ರಕ್ತದ ಒತ್ತಡವನ್ನು ಕಡಿಮೆ ಮಾಡಕೋಬಹುದು, ಅದೇ ರೀತಿ ಆ. ಉತ್ತಮವಾಗಿರತಕ್ಕಂತಹ ನಿದ್ದೆಯನ್ನು ಪಡಿಬಹುದು ನಾವು ಇದ್‌ workout ಮಾಡೋದ್ರಿಂದ. ಅದೇ ರೀತಿ ಆ ಏನಪ್ಪಾ ಅಂದ್ರ fitness fitness ಆಗಿರೋದ್ರಿಂದ ಏನಾಗತ್ತಪ್ಪಾ ಅಂದ್ರ ಆ ನಮ್ಮ skin skin ಚೆನ್ನಾಗಿರತ್ತೆ. ದೇಹ daily thou~ ಆ ಹದ್ನಾರ ನೂರ ಮೀಟರ್‌. ಆಗಿರಬೋದು ‌running ಮಾಡೋದ್ರಿಂದ ನಮ್ದ್ face charm ಆಗಿರುತ್ತೆ, ಅದೇ ರೀತಿ ಉತ್ತಮವಾಗಿ ಈಗಾ ಈಗ್‌~ ಯಾವ್ದ ರೀತಿ ವ್ಯಕ್ತಿಗಳನ್ನ ನೋಡ್ಬಹುದು ನೀವು ಕ್ರೀಡೆಯಲ್ಲಿರೊರ್ದ ಒಂಥರಾ ಮುಖ ಅವ್ರ್ದ್ ‌full charm lang:Foreign ಆಗಿರುತ್ತೆ. ಯಾವಾ~ mood ಒಂಥರಾ ಚೆನ್ನಾಗಿರತ್ತೆ face . ಚೆನ್ನಾಗಾಗಿರುತ್ತೆ ಅದೇ ರೀತಿ ಜ~ ನಾವು workout ಮಾಡುದರಿಂದ gym ಅನ್ನ ಆ ಉತ್ತಮವಾಗಿರತಕ್ಕಂತಹ ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸಕೋಬಹುದು. ಅದೇ ರೀತಿ ಯಾವ ರೀತಿ ಅಂದ್ರ workout ಮಾಡ~ ಮಾಡೋದರ ಮೂಲಕ ನಾವು ಹೆಚ್ಚಿಗಿ fitness ಆಗಿರಬೋದು. ನಮ್ಮ ಬಾಹ್ಯಾಕರ್ಷ ತುಂಬಾ ಚೆನ್ನಾಗಿ ಕಾಣತಕಂಥ್ಥದ್ದು ಇದರಲ್ಲಿ ನೋಡಬಹುದು, ಅದೇ ರೀತಿ. ಆ ಸುಧಾರಿತ ವ್ಯಾಯಾಮಗಳಲ್ಲಿ ಭಾಳ ಅದಾವ ಅದನ್ನ ನಾವ್‌ gym ಅಲ್ಲಿ ನೋಡ್ಕೊಬಹುದು. ಅದೇ ರೀತಿ ಸು~ ಸುಧಾರಿತವಾಗಿರತಕ್ಕಂತಾವು ಈಗಾ ಎಷ್ಟೋ ನೋಡಿದೇವ ನಾವು competition ಇದ್ ಯಾವದಪ್ಪಾ ಅಂದ್ರೆ fitness ಇರುತ್ತವೆ. Gym ಇರ್ತಾವೆ, ಆ gym ಸ್ಪರ್ಧೆಗಳಿರ್ತಾವೆ ಆ. ಇದರಿಂದ ಏನಾಗ್ತಪಾ ಅಂದ್ರ ಉತ್ತಮವಾಗಿರತಕ್ಕಂತಹ ಒಂದ್ ಆರೋಗ್ಯವನ್ನ ಪಡಕೊಂಡು ರೋಗನಿರೋಧಕ ಶಕ್ತಿಯನ್ನ ನಾವ್‌ ಪಡಕೊಬಹುದು, ಅದೇ ರೀತಿ ಈಗಾ ನಾವು ಕರೋನಾ time ಅಲ್ಲಿ ನೋಡಿರಬಹುದು ಎಲ್ಲಾ working ಎಲ್ಲಾ ಕೆಲಸಾ ಎಲ್ಲಾ ಬಂದ ಆಗದ ಕೆಲವೊಂದಿಸ್ಟ್ ಮಂದಿ ಏನಪ್ಪಾ ಅಂದ್ರ fitness ಗ್ join ಆದ್ರ ಯಾಕಂದ್ರೆ ಕೆಲ್ಸಾ. ಇಲ್ಲದಾಗ ಏನಾಕ್ಕೇತ್ರೀ body ಎಲ್ಲಾ ದಪ್ಪ fat ಆಗತ್ತ. fat ಅದ್ರೆ ಏನಾತ ಚೆನ್ನಾಗಿ ಕಾಣಲ್ಲಾ ಮನಷ್ಯಾ. ಹಿಂಗಾಗಿ ಆ ಇದು ಯೋಗಾ ಅನ್ನೋದು ತುಂಬಾ ಒಂದು ಅನುಕೂಲವಾಗಿರತಕ್ಕಹಂತದ್ದು. ಇದರಿಂದ ನಾವು ಯಾವದೇ ಒಂದ ಆ healthy ಯಾಗಿರತೇವಿ, healthy ಯಾಗಿರತೇವಿ, ಯಾವದೇ ಒಂದ್.

ನಾನು ಮೊದಲು ಪ್ರವಾಸಕ್ಕೆ ಹೋದದ್ದು ಆರನೇ ತರಗತಿಯಲ್ಲಿ. ಅಲ್ಲಿ ನಾನು ನನ್ನ friends ನೊಟ್ಟಿಗೆ ಆಹ್ ಮೊದಲು ಗೊಮ್ಮಟ ಬೆಟ್ಟಕ್ಕೆ ಮತ್ತೆ Sanoor ದರ್ಗಾಕ್ಕೆ ಆಹ್ ಸಾವಿರ ಕಂಬ ಬಸದಿ. ಹೀಗೆ ಇಲ್ಲಿಯೇ ಕೆಲವ್ place ಗೆ ನಾವು ಹೋಗಿದ್ವಿ ಆ ಅಲ್ಲಿ ತುಂಬಾ ಒಳ್ಳೆ experience ಆಗಿತ್ತು ಒಟ್ಟಿಗೆ ಹೋದದ್ದು ಮತ್ತೆ ಗಮ್ಮತ್ತ್ ಆಗಿತ್ತು ಅವರೊಟ್ಟಿಗೆಲ್ಲ. ಹಾಗೆ ಮುಂದೆ ಹೋದದ್ದು ನಾವು ಹಾ ಮೊದಲು ಹೋದದ್ದು ಅದೇ. ಗೊಮ್ಮಟ ಬೆಟ್ಟಕ್ಕೆ ಅಲ್ಲಿ ಗೊಮ್ಮಟ ಬೆಟ್ಟ ಹತ್ತಿದ ಮೇಲೆ ಅಲ್ಲಿನ ದೃಶ್ಯ ಹಚ್ಚ ಹಸಿರು ಮತ್ತೆ ಗೊಮ್ಮಟೇಶ್ವರ ಮೂರ್ತಿ ಆ ಇದೆಲ್ಲಾ ತುಂಬಾ ಚೆನ್ನಾಗಿತ್ತು ಅದೊಂದು ಒಳ್ಳೆ ಅನುಭವ ಅಂತ ಹೇಳ್ಬೋದು. ಆ ನಂತರ ನಾವು Sanoor ದರ್ಗಾಕ್ಕೆ ಹೋದ್ವಿ. ಅಲ್ಲಿ ದರ್ಗ ದರ್ಗದ ಒಳಗೆ ಹೋಗಿ ಅಲ್ಲಿ ಗೋರಿ ಇತ್ತು ಒಬ್ಬರದ್ದುಆ ಗೋರಿಯನ್ನು ನೋಡಿ ನಂತರ ಹೋದದ್ದು ನಾವು ಆ. ಸಾವಿರ ಕಂಬ ಬಸದಿಗೆ ಅದು ಸಾವಿರ ಕಂಬದು ಸಾವಿರ ಕಂಬದ ಒಂದು ದೇವಸ್ಥಾನ ಆಗಿತ್ತು ಅಲ್ಲಿ ನಾವು ಕಂಬಗಳನ್ನುಸ ಲೆಕ್ಕ ಮಾಡಿದ್ವಿ ಅದು ಸಾವಿರವಿತ್ತು ಆ ನಂತರ ಆಳ್ವಾಸ್ ವಿಶ್ವ ನುಡಿಸಿರಿ. ಸಮ್ಮೇಳನಕ್ಕೆ ಹೋಗಿದ್ವಿ ನಾವು ತುಂಬಾ ಜನ ಬಂದಿದ್ರು ಅಲ್ಲಿ ಆಹ್ ಅಲ್ಲಿ ಬಗೆ ಬಗೆಯ ನಾವು ಆಟ ಸಾಮಾನ್ ಎಲ್ಲಾ ಖರೀದಿಸಿದ್ವಿ ಆ ಮತ್ತೆ ಅಲ್ಲಿ ನೋಡ್ಲಿಕ್ಕೆಸ ವಿಧ ವಿಧದ ಮೂರ್ತಿ. ಮತ್ತೆ ಅದೆಲ್ಲಇತ್ತು ಮತ್ತೆ ನಾವು ಆಹ್ Mysore ಗೆ ಒಂಬತ್ತನೇ ತರಗತಿಯಲ್ಲಿ ಹೋದದ್ದು ಅಲ್ಲಿ ನಾವು ಮೊದಲು ಹೋದದ್ದು ಆ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿದ್ವಿ ತುಂಬಾ ಮಂಜು ಇತ್ತಲ್ಲಿ. ಮಂಜಿಗಿಂತ ಆ Mysore ನ ಕೆಲವು ಮಂಜು ಮಂಜು ಆಗಿ ಕಾಣಿಸ್ತಿತ್ತು Mysore ನ ದೃಶ್ಯ ಮತ್ತೆ ಇಡೀ Mysore ಕಾಣ್ತಿತ್ತು. ಆ ಬೆಟ್ಟದಲ್ಲಿ ಅಷ್ಟು ಎತ್ತರವಾದ ಬೆಟ್ಟ ಅದು. ಆ ಅಲ್ಲಿ ನಾವು ಮೊದಲು ಮೈಸಾಸುರನ ಮೂರ್ತಿಯನ್ನು ನೋಡಿದ್ವಿ. ಆದ್ಮೇಲೆ ಆಮೇ~ ದೇವಿಯ ದರ್ಶನವನ್ನು ಪಡೆದು ವಾಪಸ್ ಬಂದ್ವಿ next ಹೋದದ್ದು ನಾವು GRS water park ಗೆ ಅಲ್ಲಿಸ vismaya water park ಕೆಲವು ರೀತಿಯ ನೀರಿನಲ್ಲಿ ಆಡುವ ಆಟಗಳೆಲ್ಲ ಇದ್ವು. ಆದ್ಮೇಲೆ ನಾವು ಆಹ್ ಮೃಗಾಲಯಕ್ಕೆ ಹೋದ್ವಿ ಚಾಮರಾಜೇಂದ್ರ ಮೃಗಾಲಯ ಆಹ್ ಅಲ್ಲಿ ಇನ್ನೂರು ಬಗ್ಗೆಕ್ಕೂ ಹೆಚ್ಚಿನ ಪ್ರಾಣಿ ಪಕ್ಷಿಗಳೆಲ್ಲ ಇದ್ವು ಅದು ಮೂರು kilometer ಆವರಣದಲ್ಲಿ ವ್ಯಾಪ್ತಿಯಾಗಿ ಇತ್ತು.